ಇಲ್ಲಿಈ ಕೆತ್ತನೆ ಮಾಡಿರ್ತಕಂತ ಶಿಲೆಯ ತರ ಕಾಣಿಸುತ್ತಿದೆ ಆದರೂ ಸುಂದರ ವಾಗಿಲ್ಲ ಬಟ್ ಹಂಪಿಲಿರುವ ದೇವಸ್ಥಾನಗಳು ಮಸ್ತ್ ಇದಾವೆ.

ಇದು ನಮ್ಮ ಹಾಸ್ಟೆಲಿನ ಮುಂದೆ ತೆಂಗಿನ ಮರಗಳು ಆಮೇಲೆ ತೆಂಗಿನ ಕಾಯಿ ಇದಾವೆ ಇನ್ನೊಂದು ಬಿಲ್ಡಿಂಗ್ ಇದೆ ಅ ಅ ಬಿಲ್ಡಿಂಗ್ನಲ್ಲಿ ನಮ್ಮ ಹಾಸ್ಟೆಲ್ನಲ್ಲಿ ಇವತ್ತು ನೈಟು ಚಿಕನ್ ಮಾಡ್ತಾ ಇದಾರೆ.

ಸೈನ್ಸ್ ಮೊಡ್ಯೂಲ್ ನ ಸಿಂಗು ಹುಡ್ಗೆರ್ಗೆ ಬಾಳ ಇಷ್ಟ ಆಗತ್ತೆ ಈ ಡ ಈ ಚಿತ್ರ ನೋಡಿದ್ರೆ ಅಲ್ಲಿ ಒಂದು ಸ್ವಿಚ್ ಬೋರ್ಡ್ ಇದೆ ಆಮೇಲೆ ಕ್ಯಾನು ಆಮೇಲೆ ಟಾನಿಕ್ ಬೊಟ್ಟಲ್ಲು ಹಾಗು ಮನುಷ್ಯನ ಮೂಳೆಗಳು ಇಟ್ಟು ಅವ್ರ್ ಏನೋ ಚೆಕ್ ಮಾಡ್ತಿದಾರೆ.

ಈ ಅಂಗಡಿಯಲ್ಲಿ ಕಂಡು ಬರು ಈ ಚಿತ್ರದಲ್ಲಿ ಕಂಡುಬಂದಿರುವಂತಹ ಗೊಂಬೆಗಳು ಏನೆಂದರೆ ಬಹಳ ಸುಂದರ ವಾಗಿರುವ ಹುಡುಗಿಯರು ಷೂ ಮೇಲೆ ಸಂಚನ ಗೊಂಬೆ ಅಡಿಗೆ ಚಟ ಆಡುವ ಆಮೇಲೆ ಬುಕ್ಸ್

ಜಗ್ಗು ಆಮೇಲೆ ಶಾಂಪೂ ಚಿಪ್ಸ್ ಇನ್ನಿತರೆ ವಸ್ತುಗಳು ಕಾಣುತಿದ್ದಾವೆ. ಆಮೇಲೆ ಚಕ್ಲಿ ಕೋಡ್ಬಳೆ ಇನ್ನ್ ಎಲ್ಲವು ಇದ್ದಾವೆ. ಪೆನ್ ಪೆನ್ಸಿಲ್ ಬುಕ್ಕು

ಆ ಗ್ರಂಥಾಲಯದ ಪಕ್ಕ ಒಂದು ಮನೆಯಿದೆ. ಮನೆಯ ಹಿಂದಿನ ಭಾಗದಲ್ಲಿ ಒಂದು ಮರ ನೆಟ್ಟಿದ್ದಾರೆ. ಆ ಗ್ರಂಥಾಲಯದ್

ಇನ್ನಿತರ ವಸ್ತುಗಳನ್ನು ಕಾಣುತ್ತಿದೆ ಆ ಅಂಗಡಿ ಮುಂದೆ ಒಂದು ಸೈಕಲ್ ನಿಲ್ಲಿಸಿದ್ದಾರೆ ಆ ಅಂಗಡಿಯ ಪಕ್ಕ ಒಂದು ಅಂಗಡಿ ಇದೆ ಆ ಅಂಗಡಿಯನ್ನು ಕ್ಲೋಸ್ ಮಾಡಿ ಆ ಅಂಗಡಿಯ ಮೇಲೆ ಇನ್ನೊಂದು ಆಫ್ಟರಿನ ಮನೆ ಇದೆ ಅಹ್ ಗ್ಯಾರೇಜಿನ ಪಕ್ಕ ಒಂದು ನೆಲ್ಲಿಯಿದೆ.